ಹ ಮತ್ತೆ ಏನ್ call ಮಾಡಿದ್ದು? ಅಹ್ ಏನಿಲ್ಲ ನಂಗೊಂದು mobile ಆಗ್ಬೇಕಿತ್ತು. So ನಿಮ್ಮ್ ಬದಿ ಯಾವ್ದಾದ್ರು mobile ಇತ್ತಾ mobile shop .

ನಮ್ಮ್ mobile shop ಇಲ್ಲ ನಾವೆಲ್ಲಾ online ತಗೊಳ್ಳುದು ಜಾಸ್ತಿ ಆಗಿ. Online ಆ ಇಲ್ಲ ನಿಮ್ಗೆಲ್ಲಾ ಗೊತ್ತಿರ್ತದೆ ಅಲ್ವ ಯಾವದೆಲ್ಲ mobile ಒಳ್ಳೆ mobile ಒಳ್ಳೆ features ಇದ್ದ mobile ಇದ್ರೆ.

Features ಯಾವ್ದ್ರದ್ದು features ಅಂದ್ರೆ ನೀನ್ ಈಗ trendy ಯಾಗಿ ಇರುದಂದ್ರೆ Vivo ಯೇ ನೋಡ್ಬಹುದು

Vivo ನ okay .

OnePlus, iPhone ಅದನ್ನು ತಗೋ. ಏ ನನ್ನತ್ರ ಅಷ್ಟೊಂದು amount ಇಲ್ಲಪ್ಪಾ ಅಷ್ಟೊಂದು amount ಇಲ್ಲ ಎಷ್ಟೊಂದು ನನ್ನ range ಅಂದ್ರೆ fifteen thousand fifteen thousand ಹಾಗೆ fifteen thousand ಒಳಗೆ ಏ second hand mobile ಇದ್ರೂ ಪರ್ವಾಗಿಲ್ಲಾಪ. .

Second hand ಹಿಡ್ಕೊಂಡ್ ಎಂತ ಮಾಡ್ತಿಯಾ.

ಅಲ್ಲ just ಒಂದು ನಂಗೆ call contact ಅಷ್ಟು ಮಾಡಿದ್ರೆ call contact ಮಾಡಿದ್ರೆ ಸಾಕು ಅಷ್ಟು ಸಾಕು. ನಿಂಗೆ ಹೊಸ್ತೇ ಬರ್ತದಲ್ಲ.

ಅದೇ ಹೇಳಿದ್ದು so ಅದೇ range ಸಾಕ್ ನಂಗೆ ನೀವ್ ಹೇಳದಾಗೆ iPhone ಅದೆಲ್ಲ ಬೇಡ OnePlus ಎಲ್ಲ ಬೇಡ ನಂಗೆ.

ನೀವೆಲ್ಲ ದುಡ್ಡಿದ್ದವ್ರಪಾ ನೀವ್ ಎಲ್ಲ ತಕೊಳ್ತೀರಾ ನಾವ್ ಏನ್ ಮಾಡುದು ಬಡವ್ರು. Oppo ನೇ ತಗೋ.

Okay ನೋಡುವ ಅಂದ್ರೆ ಈಗ ಎಲ್ಲಿ ತಕೊಳ್ಳುದು ಅಂತೇಳಿ online ತಕ್ಕೊಳುವನಾ ಅಥವಾ offline ತಕೊಳ್ಳುವ purchase ಮಾಡುವನ.

Online ಅಲ್ಲಿಯ but ಅದು purchase ಮಾಡ್ಬಹುದಾ ಹೇಗೆ ಅಂದ್ರೆ ಎಲ್ಲ ನಂಬ್ಲಿಕ್ಕೆ ಇಲ್ಲ ಮಾರ್ರೆ ಕೆಲವ್ರು ಖಾಲಿ box ಹಾಕಿ ಕಳಿಸ್ತಾರೆ. ಇಲ್ಲ ಇಲ್ಲ Flipkart, Amazon ಎಲ್ಲ ಆತರ ಆಗುದಿಲ್ಲ.

Okay ನಾನು ಕೆಲವೊಂದು last time news ನಲ್ಲಿ ನೋಡಿದ್ದೇ ಅದ್ರಲ್ಲಿ ಖಾಲಿ box ಇದ್ದದಷ್ಟೇ.

Okay ನೋಡುವ.

ಹೌದು ಯಾವ್ದ್ ತಗೊಳ್ಳುದು ಅಂತ Vivo ದಲ್ಲಿ Vivo ಹೇಳಿದಲ್ವಾ.

Okay okay ಹಾಗಾದ್ರೆ ನೋಡುವ ನಾನ್ ಹೇಳ್ತೆ ಹೇಳ್ತೆ purchase ಮಾಡುವಾಗ ನಿಂಗ್ ಒಂದು ಹೇಳ್ತೆ so just online ಅಲ್ಲಿ booking ಮಾಡಿ ಕೊಡ್ತೀಯಾ ನಂಗೆ.

ಹ Okay okay ಸರಿ ಹಾಗಾದ್ರೆ.

ಹಾ ಹೇಳಿ. ರಮಕ್ಕ ಏನು ಮರ್ರೆ ಒಂದು ಅಪ್ರೂಪ phone ಮಾಡೋದಿಲ್ಲ ಎಂತದು ಇಲ್ಲ . Busy ಆಗಿದ್ದೇನೆ ರೀ ನಮ್ಮದೊಂದು canteen ಉಂಟು.

ಹಾಗಾಗಿ ನಾ ಒಂದು ಸ್ವಲ್ಪ busy ಆಗಿದ್ದೇನೆ.

ಮತ್ತೆ ಎಂತ special ಏನಾದ್ರೂ ಇದ್ರೆ ಒಂದು ಹೇಳಿ ಮರ್ರೆ ನಮಗೆ, ನನ್ನ ಮಗನಿಗೆ ಎಲ್ಲ ಮಾಡಿ ಹಾಕ್ತೇನೆ. ನಮ್ಮತ್ರ gobi manchoori~, vada pav, pav bhaji ಎಲ್ಲ ಉಂಟು ಕಳ್ಸಿ ಒಂದ್ಸರ್ತಿ ನಿಮ್ಮ ಮಗನನ್ನು ಮತ್ತೆ ನೀವೆಲ್ಲ ಒಂದ್ಸರ್ತಿ ಬರ್ಬೇಕು.

ಅಲ್ಲ ಎಂತ ಗೊತ್ತುಂಟಾ ಮನೆಯಲ್ಲಿ ನಾನು ಮಗನಿಗೆ ಮಾಡಿ ಹಾಕ್ತೆನೆಂಥ .

pav bhaji ಮಾಡ್ಲಿಕ್ಕೆ, . beans .

ಅದೆಲ್ಲಾ ಇದು smash ಮಾಡ್ಕೊಂಡು ಒಂದ್ಸರ್ತಿ cooker ಅಲ್ಲಿ whistle ಹಾಕಿ.

ತುಂಬಾ smash ಮಾಡ್ಬೇಕು ಅದು full paste ಆಗಿ .

ಮಾಡಿದ ಕೂಡ್ಲೇ ಗರಂ ಮಸಾಲಾ ಮತ್ತೆ ಇದೆಲ್ಲ ಬರ್ತದೆ, ಅದು ಅಂಗಡಿಯಲ್ಲಿ ಸಿಗ್ತದೆ pav bhaji ಮಸಾಲೆ ಅಂತ ಅಂತೇಳಿ.

Mix ಮಾಡುದು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಳ್ಳುದು.

ಹಾಕ್ಕೊಂಡು bre~ bread ಎಲ್ಲ ಸಿಗ್ತದಲ್ಲ ಅಂಗಡಿಯಲ್ಲಿ.

ಅದನ್ನ mix ಮಾಡುದು ನೀರುಳ್ಳಿ ನಿಂಬೆಹಣ್ಣು ಎಲ್ಲವನ್ನು cut ಮಾಡಿ ಇದು ಮಾಡಿ ತಿನ್ನುದು ಅಷ್ಟೇ, easy ಉಂಟು ರೀ ಅದೇನು ದೊಡ್ಡ .

ಅಲ್ಲ ಇದು ಮಾಡಿ ಅಂದ್ರೆ ಎಂತ ಮರ್ರೆ ಅರ್ತ ಆಗ್ಲಿಲ್ಲ ನನ್ಗೆ ಅದು.

ಹಾ ಹಾಗೆ. ಆಮೇಲೆ ಅದ್ಕೆ.

ಹಾಗೆ, ಮತ್ತೆ ನೀವೆಂತ ಮಾಡ್ತಿದ್ದೀರಾ?

ನಾವು ಎಂತ ಇಲ್ಲ, ನಿಮ್ಮತ್ರ ಯಾವುದಾದ್ರೂ special ಏನಾದ್ರೂ ಇದ್ರೆ ಆ ನೋಡುವ ಅಂತ.

ನಾನಾ ಇವತ್ತು ಏನಿಲ್ಲ ರೀ, ಇವತ್ತು ಖಾಲಿ ಇದು ಒಂದೆಲಗದ್ದು ಚಟ್ನಿ ಮಾಡಿ ಗಂಜಿ ಊಟ. ಅದು ಹೇಗೆ ಮಾಡುದು ಚಟ್ನಿ?

ಚಟ್ನಿಯಾ ಒಂದೆಲಗ ಅಂದ್ರೆ ಗೊತ್ತಾಯ್ತಾ?

ಗೊತ್ತುಂಟಲ್ಲ ಅದು ತರುದು, ಅದಕ್ಕೆ ಸ್ವಲ್ಪ ಹುರುಳಿ, ಹುರುಳಿ ಹುರುಳಿ ಉಂಟಲ್ಲ ಅದನ್ನು ಸ್ವಲ್ಪ dry ಮಾಡ್ಬೇಕೊಳ್ಬೇಕು ಓಡ್ ಅಲ್ಲಿ.

ಅದನ್ನು dry ಮಾಡಿ ಮತ್ತೆ ಅದಕ್ಕೆ ತೆಂಗಿನಕಾಯಿ, ಮತ್ತೆ ಒಂದೆಲಗ, ಆ ಹಸಿಮೆಣಸಿನ ಕಾಯಿ, ಉಪ್ಪು ಉಪ್ಪು ಹುಳಿ ಒಂಚೂರು. , ಅದನ್ನ ಒಳ್ಳೆ ರೀತಿಯಲ್ಲಿ ಇಲ್ಲಿ ರುಬ್ಬಬೇಕು ಯಾವುದ್ರಲ್ಲಿ mixie ಯಲ್ಲಿ ರುಬ್ಬಬಾರದು ರುಬ್ಬಿದ್ರೆ ತುಂಬಾ taste ಬರ್ತದೆ. ಈಗಿನ ಎಲ್ಲಿರೀ?

ಅಲ್ಲ ಮಿಕ್ಸಿಯಲ್ಲಿ ರು~ ರುಚಿ ಬರುದಿಲ್ಲ .

ಅಂದ್ರೆ grinder ಗೆ ಹಾಕುವಾಗ ಆ ಇದು ಚಾಕು ಅಲ್ಲಿ cut ಮಾಡಬಾರ್ದು, ಒಂದೆಲಗ ಉಂಟಲ್ಲ ಅದು cut ಮಾಡಬಾರ್ದು, ಕೈಯಲ್ಲೆ ಮುರ್ದು ಹಾಕ್ಬೇಕು.

ಕಾ~ ಚಾಕು ಅಲ್ಲಿ cut ಮಾಡಿದ್ರೆ ಅದು ಕಹಿ ಬರ್ತದೆ.

ಹಾ ಕೈಯಲ್ಲೇ ಮುರ್ದು ಹಾಕಿ grinder ಗೆ ಹಾಕಿ ರುಬ್ಬಬೇಕು ತುಂಬಾ taste ಆಗ್ತದೆ ಅದು ಗಂಜಿ ಊಟಕ್ಕೆ.

ಈ ಕಡೆ ಕುಚ್ಚಲಕ್ಕಿ ಗಂಜಿಗೆ taste ಆಗ್ತದೆ.

Hotel ಅಲ್ಲಿ canteen ಅಲ್ಲಿ ಮಾಡಿ ಒಂದ್ ದಿವ್ಸ ನೋಡಿ, ಹೇಗೆ ಆಗ್ತದೆ ನೋಡಿ. ನೋಡುವ, ಹಾ ಒಳ್ಳೆ ವ್ಯಾಪಾರ ಆದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಇನ್ನೊಂದು ನಾಲ್ಕು ಜನ್ರಿಗೆ ಜಾಸ್ತಿ ಹೇಳ್ಬೇಕು ಹೀಗೆ ಹೀಗೆ ಮಾಡಿ ಅಂತ ಹೇಳಿ.

ಅದೇ ನೀವು ಮಾಡಿ ಒಂದ್ಸಲ taste .

Bye ಸರಿ ಕೊಟ್ಟದಕ್ಕೆ. ನಿಮಗೂ ಧನ್ಯವಾದಾಗಳೆ ಸರಿ bye .

Hello.

ನಾನ್ ಅರಾಮ ನೀನ್ ಹೇಗಿದ್ದಿ ಕಾಫಿಯೆಲ್ಲ ಆಯ್ತಾ? ಆ ಕಾಫಿಯೆಲ್ಲ ಆಯ್ತು ಆರಾಮಾಗಿದ್ದೇನೆ.

ಈಗ ಎಂತ online ಅಲ್ಲೆಲ್ಲ ನೀನು order ಮಾಡಿದ್ಯಾ ಹೊಸವರ್ಷಕ್ಕೆ ಏನಾದರೂ. ಹಾ ಹೌದಾ ಭಯಂಕರ ಕಡಿಮೆ ಕಡಿಮೆಗಿತ್ತಲ್ಲ ಹಾಗೆ ನಾನು ಸುಮಾರು ಮನೆಗೆ ಬೇಕಾಗುದೆಲ್ಲ ತುಂಬಾ ತೆಕೊಂಡೆ ಮತ್ತೆ ಸ್ವಲ್ಪ ಹೀಗೆ ಸೀರೆ ಮತ್ತೆ dress ಗಳು ಅಂತ ಹೇಳಿಕೊಂಡೆಲ್ಲಾ ತುಂಬಾ ತೆಕೊಂಡೆ. ನೀನು?

ನಾನ್ ಕೂಡ ತಕೊಂಡೆ ತುಂಬಾ ಕಡಿಮೆಯಲ್ಲಿ ಸಿಕ್ತದಲ್ಲಾ ಮತ್ತೆ ನಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ time ಕೂಡ ಇದ್ ಆಗ್ತದೆ ಹಾಳ್ ಆಗ್ತದಲ್ಲ. ನಾವ್ ಕೂತಲ್ಲಿಂದಲೇ ಏನಾದ್ರು order ಮಾಡ್ಬಹುದು ಬೇಕಾದಾಗೆ colour, design ಎಲ್ಲ ನಮಗೆ ಸಿಕ್ತದಲ್ಲಾ ನೋಡ್ಲಿಕ್ಕೆ. ಈಗ ಅಂಗಡಿಗೆ ಹೋದ್ರೆ ಅಲ್ಲಿ ಅವ್ರು ತೋರಿಸುವುದು ಕೂಡ ಇಲ್ಲ ಒಂದೆರಡು ತೆಗ್ದ್ ಹಾಕ್ತಾರೆ ಇದಾ~ ಇದೇ colour ಇರುವುದು ಅಂತ ಹೇಳ್ತಾರೆ ಮತ್ತೆ. ಮತ್ತೆ ಪುನಃ ಕೇಳ್ಲಿಕ್ಕೆ ನಮ್ಗೂ ಸ್ವಲ್ಪ ಮುಜುಗರ ಆಗ್ತದಲ್ಲ ಇದರಲ್ಲಿ ಹಾಗೇನಿಲ್ಲ ಅಲ್ಲ online ಅಲ್ಲಿ. ನಾವ್ ಬೇಕಾದ ಹಾಗೆ colour ಎಲ್ಲ ನೋಡ್ಬಹುದು designs ನೋಡ್ಬೋದು.

ಹಾ ನನಿಗೂ ಹಾಗೆ ಈಗ ಇಲ್ಲದಿದ್ರೆ ಅಂಗಡಿಗೆ ಅಷ್ಟು ದೂರಕ್ಕೂ ಹೋಗ್ಬೇಕು ಮತ್ತೊಂದು ಅಂಗಡಿಯಲ್ಲಿ ಖುಷಿಯಾಗ್ಲಿಲ್ಲ ಅಂದ್ರೆ ಮತ್ತೊಂದು ಅಂಗಡಿ ಈ ಅಂಗಡಿ ಅಂಗಡಿ ಅಲೆಯುದೇ ಆಗ್ತದೆ.

ಇದ್ ಆದ್ರೆ ಮನೆಯಲ್ಲೇ ಕೂತ್ಕೊಂಡದ್ದು ಎಲ್ಲಿಂದ ಬೇಕಾದ್ರೂ ಈಗ ಬೇರೆ ಬೇರೆ ಉಂಟಲ್ಲ Amazon, Flipkart, Myntra, Nykaa ಅಂತೇಳ್ಕೊಂಡು ಎಲ್ಲಿ ಬೇಕಾದಲ್ಲಿ ಹೋಯ್ತು ನಮಿಗೆ ಖುಷಿ ಆಯ್ತಾ . ಅಲ್ಲ ಈಗ ನಮಿಗೆ ಈಗ ಹೊಸ ಹೊಸಕ್ಕೆ discount ಅದೆಲ್ಲ ಬರ್ತದಲ್ವಾ ಒಮ್ಮೆಲೇ ಬರ್ತದಲ್ಲ mobile ಗೆ offer ಉಂಟು ಮಾಡಿ ಮಾಡಿ ಅಂತ. ಹೌದು message ಯೆಲ್ಲ ಬರ್ತದಲ್ಲ. ಹೌದು message ಎಲ್ಲ ಬರ್ತದೆ Meesho ಅದರಲ್ಲಿ ತುಂಬಾ Flipkart ಅದರದ್ದೆಲ್ಲ ಇದು ಬರ್ತದಲ್ವಾ ನಮಿಗೆ Offer ಉಂಟು ಅಂತ. ತಕ್ಷಣ ಬರ್ತದಲ್ಲ offer ದ್ದು ಆಗಿದ ತಕ್ಷಣ ಇಲ್ಲಿ ನಮ್ಮ mobile ಗೆ ಬರ್ತದೇ. ಹೌದು ಮತ್ತೆ ಎಷ್ಟೋ ಕಡೆಗೆ ನಮಗೆ ಅಂಗಡಿಯಲ್ಲಿ ಸಿಕ್ಕುವ ಅರ್ಧ ಬೆಲೆಗೆ ಇದ್ರಲ್ಲಿ ಸಿಕ್ತದೆ ಎಂತ ಹೇಳಿ online ಅಲ್ಲಿ. ತುಂಬಾ easy ಆಗ್ತದೆ ನಮಗೆಲ್ಲ ಮತ್ತೆ ನಮ್ಮ gate ತನಕ ಬರ್ತದೆ ಮತ್ತೆಂತ ನಮ್ಗೆ ಹೋಗುದು ಉಳಿತದೆ ಉಳಿತದೆ.

ಒಳ್ಳೊಳ್ಳೆ design ಒಳ್ಳೊಳ್ಳೆ colour ಎಲ್ಲ ಸಿಕ್ತದೆ ಬೇಕಾದಾಗೆ ನಿಮ್ಗೆ ನೋಡ್ಬಹುದು ಮನೆಯಲ್ಲಿ ಕುತ್ಕೊಂಡು. ಹೌದ್ ಹೌದೌದು ಮತ್ತೆ ಎಂತ ಬೇಕು ಎಲ್ಲವು ಸಿಕ್ತದೆ ಯಾವುದು ಸಿಕ್ಕುದಿಲ್ಲ ಅಂತೇಳಿ ಇಲ್ಲ ಮೊನ್ನೆ ನನಿಗೊಂದ್ ಸ್ವಲ್ಪ.

ಹೌದು ಮೊನ್ನೆ ಒಂದ್ ಸ್ವಲ್ಪ medicine ಬೇಕಾಯ್ತು ಮದ್ದೆಲ್ಲಾ ಬೇಕಾಯ್ತು ಅದು ನೋಡಿದ್ರೆ ಅದುಸಾ ಉಂಟು. ಮತ್ತೆ ಇದು Christmas time ಅಲ್ಲಿ ಬಟ್ಟೆ ಬೇಕು ಅಂತ ಆಯ್ತು ಬಟ್ಟೆಸಾ ಉಂಟು ಇದ್ ಮನೆಗೆ ಸ್ವಲ್ಪ ಸಾಮಾನ್ ಬೇಕು ಅಂತ ಅದುಸಾ. ಯಾವ್ದು ಇಲ್ಲ ಅಂತೇಳಿ ಇಲ್ಲ ಎಲ್ಲಸಾ ಒಂದೇ ಕಡೆ ಸಿಕ್ತದೆ ಅಂತ. ಪೇಟೆಗೆ ಹೋದ್ರೆ ನಾವ್ ಬೇರೆ ಬೇರೆ ಅಂಗಡಿಗೆ ಹೋಗ್ಬೇಕಲ್ಲಾ ಇದ್ ಆದ್ರೆ. ಕಡಿಮೆಯಲ್ಲಿ ಕೂಡ ಸಿಕ್ತದೆ.

ಮತ್ತೆ ಈಗ ಎಲ್ಲ ಈಗ ಹೋಗುದು ಕಡಿಮೆಯಾಗಿದೆ ಎಲ್ಲ shop ಗೆಲ್ಲ ಹೋಗಿ ಮಾಡುದು ಎಲ್ಲ ಕಡಿಮೆಯಾಗಿದೆ ಈಗ ಕೂತಲ್ಲಿಂದಲೇ ಎಲ್ಲರು order ಎಲ್ಲ ಮಾಡ್ತಾರೆ. ಹೌದ್ ಹೌದ್ ಹೌದು ಅದ್ ಹೌದು. Time ಉ ಉಳಿತದೆ ಅವರಿಗೆಲ್ಲರಿಗೂ.

ಬೇಕಾದಾಗೆ ನಮ್ಗೆ order ಕೂಡ ಮಾಡ್ಬಹುದು colour ಕೂಡ ನೋಡ್ಬಹುದು. ಮತ್ತೆ ಇನ್ನೊಂದ್ ಉಪಯೋಗ ಎಂದರೆ ಅದೇಲ್ಲಾದ್ರೂ ಬಂದ ಮತ್ತೆ ನಮಗೆ ಅದು ಇಷ್ಟಾಗಿಲ್ಲ ಅಂತಂದ್ರೆ ಪುನಃ ಕೊಡ್ಬಹುದು. ಕೂಡ system ಮಾಡಿದ್ದಾರೆ ನೋಡಿ ಇಲ್ಲಿ. ಹಾ ಹೌದು ಈಗ ಕೆಲಾವ್ ಅಂಗಡಿಯಲ್ಲೆಲ್ಲ ಎಲ್ಲ ಪುನಃ ತೆಕೊಳುದಿಲ್ಲ ಅಂತೆ ಈಗ ನಾವ್ ಮನೆಗೆ ತಂದಾಗುವಾಗ ನಮ್ಗೆ ಇಷ್ಟ ಆಗ್ಲಿಲ್ಲ ಪುನಃ ಕೆಲವೊಂದು ಅಂಗಡಿಯಲೆಲ್ಲ. ತೆಕೊಳುದಿಲ್ಲ ಮತ್ತೆ ಕೊಡ್ಲಿಕ್ಕೆ ನಾವ್ ಪುನಃ ಅಲ್ಲಿವರೆಗೆ ಹೋಗ್ಬೇಕು ಇದಾದ್ರೆ ಹಾಗಲ್ಲ ಅವ್ರೇ ಬಂದು ತೆಕೊಂಡುಸ ಹೋಗ್ತಾರೆ ಹಾಗಾಗಿ ಎಲ್ಲ ಒಳ್ಳೇದ್ ಆಗ್ತದೆ . ಒಳ್ಳೇದು ಎಲ್ಲದು ಸಿಕ್ತದೆ ಎಲ್ಲದು ನಮಿಗೆ ಅಷ್ಟೇ ಎಲ್ಲರಿಗೂ ಕೂತಲ್ಲಿಂದ್ಲೇ ಆಗ್ಬೇಕು time waste ಮಾಡಬಾರ್ದು ಯಾರಿಗೂ ಯಾರು ಪುರ್ಸೋತಿರುದಿಲ್ಲ ಕೆಲ್ಸಕ್ಕೆ ಹೋಗುವವರು.

ಇದೊಂದು ನಮಗೆ ಬಂದದ್ದು ತುಂಬಾ ಖುಷಿ ಅಲ್ವಾ online ಅದೆಲ್ಲ. ಅದ್ ಹೌದು ಸರಿ ಇನ್ನೊಂದ್ ಸರ್ತಿ ಒಟ್ಟಿಗೆ order . ಒಟ್ಟಿಗೆ ಹೋಗ್ವಾ ಮತ್ತೆ ಇದು online ಅಲ್ಲೆಲ್ಲ.